''ಹ್ಮ್ಮ್ಮ್ ಅದರಲ್ಲಿ ಮೆನ್ ಒಂದ್ ದೊಡ್ಡ್ ಶಿವ ಟೆಂಪಲ್ ಇದೆ. ಅದು ಹರಿ ಹಾರ್ಕೆರೆ ಅಲ್ಲಿ ಇದೆ ಅದರಲ್ಲಿ ನಾವು ಲೈಕ್ ಪ್ರತಿ ಸಲ ಶಿವರಾತ್ರಿ ಸೆಲೆಬ್ರೆಟ್ ಮಾಡ್ತೀವಿ ಇಟ್ಸ್ ಅ ಬಿಗ್ ಫೆಸ್ಟಿವಲ್ ನಾವು ಅಲ್ಲಿ ಎಲ್ಲರು ಶಿವಮೊಗ್ಗದಲ್ಲಿ ಇರೋ ಎಲ್ಲ ಜನರು ಹೋಗ್ ಸೆಲೆಬ್ರೆಟ್ ಮಾಡ್ತಾರೆ.''

ಇದು ಅರಕೆರೆ ಲಿ ಇರೋ ಶಿವನ ದೇವಸ್ಥಾನ ಇದರಾ ಎದುರುಗಡೆ ಶಂಕರ ಐ ಹಾಸ್ಪಿಟಲ್ ಇದೆ ಸೊ ಇದೊಂದು ಬಿಗ್ಗೆಸ್ಟ್ ಸ್ಟ್ಯಾಚ್ಯು ಅಂತಾನೆ ಹೇಳ್ಬಹುದು ಶಿವಮೊಗ್ಗದಲ್ಲಿ ಇರೋದು ಇದರಲ್ಲಿ ಪ್ರತಿ ಶಿವರಾತ್ರಿಗೂ ತುಂಬಾ ಜನ ಬರ್ತ್ತಾರೆ ಫ್ರಮ್ ಡಿಫರೆಂಟ್ ಪ್ಲೇಸಸ್ ಲೆಲ್ಲ ನಿಂದನು ಬರ್ತ್ತಾರೆ.

ದಸರಾ ಶಿವಮೊಗ್ಗ ದಸರಾ ಫೇಮಸ್ ಇರುತ್ತೆ ದಸರಾ ಟೈಮ್ ನಲ್ಲಿ ಇದ್ದರಲ್ಲಿ ಥೌಸಂಡ್ ಮೆಂಬರ್ಸ್ ಬಂದು ಜಾಯಿನ್ ಆಗ್ತಾರೆ.

ಆಮೇಲೆ ಜಂಪ್ ಮಾಡೋಕ್ಕೆ ಟ್ರ್ಯಾಂಪೊಲೈನ್ ಎಲ್ಲ ಇದೆ ಆಮೇಲ್ ವಾಕ್ ಮಾಡೋಕ್ಕೂ ತುಂಬಾ ದುಡ್ಡ್ ಸ್ಪೇಸ್ ಇದೆ. ಆಮೇಲೆ ಗಾಂಧಿ ಪಾರ್ಕ್ ಲಿ ಟ್ರೈನ್ ಇದೆ ವೀ ಕ್ಯಾನ್ ಸೀ ಹೋಲ್ ಶಿವಮೊಗ್ಗ ಇನ್ ದಿ ಟ್ರೈನ್ .

ಇದೂ ಮತ್ತೂರು ಡ್ಯಾಮ್ ಅಂತ ಮತ್ತೂರು ಹತ್ರ ಒಂದ್ ವಿಲೇಜ್ ಇದೆ ಶಿವಮೊಗ್ಗದಲ್ಲಿ ಅಲ್ಲಿ ಓನ್ಲಿ ನಾವು ಸಂಸ್ಕ್ರಿಟ್ ಸ್ಪೀಕಿಂಗ್ ಪೀಪಲ್ ನ ನೋಡಬಹುದು. ಇಟ್ ಯೀಸ್ ದಿ ಓನ್ಲಿ ವಿಲೇಜ್ ಇನ್ ಕರ್ನಾಟಕ ಅಲ್ಲಿ ಮೋಸ್ಟ ಆಫ್ ದಿ ಮೆಂಬರ್ ವಿಲ್ ಸ್ಪೀಕ್ --

ಸ್ ಬಿ ಐ ಬ್ಯಾಂಕ್ ಆಹ್ಹ್ ಸವಳಂಗ ರೋಡ್ ಹತ್ರ ಒಂದ್ ದೊಡ್ಡದ್ದು ಬ್ಯಾಂಕ್ ಇದೆ ಬ್ಯಾಂಕ್ ಇದೆ ಕರ್ನಾಟಕ ಬ್ಯಾಂಕ್ ಸ್ ಬಿ ಐ ಬ್ಯಾಂಕ್ ಸಿಂಡಿಕೇಟ್ ಬ್ಯಾಂಕ್ ಎಲ್ಲದು ಸಿಗುತ್ತೆ.

ರಂಗೋಲಿ ಹ್ಮ್ಮ್ಮ್ ಹಬ್ಬ ಒಂದರ ಹೋಳಿ ಫೆಸ್ಟಿವಲ್ ಲೆಲ್ಲ ಬಂದ್ರೆ ಎಲ್ಲರ ಮನೆ ಮುಂದೆನು ರಂಗೋಲಿ ಹಾಕಿರ್ತ್ತಾರೆ.

ಅಲ್ಲೇ ಸಕ್ಕೆರೆ ಬೈಲ್ ಗಿಂತ ಒಂದ್ ಅಹ್ ಫೈವ್ ಕಿಲೋ ಮೀಟರ್ ಮುಂದೆ ಹೋದ್ರೆ ನಮಗೆ ಮಂಡಗದ್ದೆ ಅಂತ ಬರ್ಡ್ ಸೆಂಚುರಿ ಸಿಗುತ್ತೆ.